ಈ ಚಿತ್ರದಲ್ಲಿ ಒಂದು ಪೋಸ್ಟ್ ಆಫೀಸ್ ಇದೆ ಇಬ್ರು ಕುತಿದರೆ ಅಲ್ಲಿ ಬೈಕ್ ತೊಕೊಂಡ ನಿತ್ತಕೊಂಡಿದರೆ .

ಆಮೇಲೆ ಗೊಜ್ಜು ಉಪ್ಪಿನ್ಕಾಯಿ ಉಪ್ಪು ಉಪ್ಪಿನ್ಕಾಯಿ ಪಲ್ಯ ಕೋಸಂಬ್ರಿ ಎಲ್ಲಾದು ಬಡಸ್ತಿವಿ .

ಏನೆ ಇದು ಇದ್ರೆ ಓದಕ್ಕೆ ಇಷ್ಟ ಇದ್ರೆ ಗ್ರಂತಾಲಯಕ್ಕೆ ಹೋಗಬಹುದು. ಮನೆಗೂ ತಂದು ಓದಬಹುದು. ಎಲ್ಲಾ ಓದೋ ಮಕ್ಕಳಿಗೆಲ್ಲಾ ತುಂಬಾ ಅನುಕೂಲ ಆಗುತ್ತೆ .

ಹಾಗೆ ಅದ್ರಿಂದ ತುಂಬಾ ಎಲ್ಲಾ ಜನ್ರಿಗೂ ಜನರಲ್ ನೊಲೆಡ್ಜ್ ಬೆಳೆಯುತ್ತೆ.

ಆದ್ರೆ ಟೂರಿಸ್ಟ್ ಟೂರಿಗೆಲ್ಲಾ ಹೋದ್ರೆ ಒಂದ ಖುಷಿ ಆಗುತ್ತೆ ಅದ್ರಲ್ಲೇ ನೀರಲ್ಲಿ ಓಟಿಲ್ಲಿ ಹೋದ್ರೆ ಬಬಬ ಬಂದ ನೆಂಟ್ರಿಟ್ರಿಷ್ರ್ ಜೊತೆ ಹೋದ್ರೆ ಕಾಲಕಳೆದ್ರೆ ಇಲ್ಲಿ--

ಕೃಪೆ ಮಾಡಿ ಎಲ್ಲಾ ವರ ವರ ಕೊಟ್ಟು ನಮ್ಮದ್ ಏನ್ ಅನ್ --

ಆದ್ರೆ ಶಾಲೆಯಲ್ಲಿ ಒಂದು ವಿದ್ಯೆ ಕಲ್ತರೆ ವಿದ್ಯೆನ ಯಾರು ಇಸ್ಕೊಳಲ್ಲಾ ದೊಡ್ದನ್ನ ಇಸ್ಕೊತ್ತರೆ ಹಾಗಾಗಿ ವಿದ್ಯೆ ಇದ್ರೆ ಕೊನೆತನಕ ನಮ್ಮತ್ರನೆ ಇರುತ್ತೆ ಇನ್ನೊಬ್ರಿಗೆ ಹಂಚುವ ಇನ್ನೊಬ್ರಿಗೆ ಹೇಳಿ ಕೊಡುವ ಬಿಟ್ರೆ--

ಅದೆ ರೀತಿ ಎಲ್ಲರು ನೋಡಕ್ ಬಂದರೆ ಖುಷಿ ಆಗುತ್ತೆ ಅದು ಅಂದ್ರೆ ದೇವ್ರದ್ ಒಂದು --

ಈ ಚಿತ್ರದಲ್ಲಿ ಮೇಕೆ ಕಾಣುತ್ತೆ ಮನೆಲಿ ನಾಯಿ ಬೆಕ್ಕು ಎಲ್ಲಾ ಸಾಕತ್ತರೆ ಆದ್ರೆ ಖುಷಿ ಆಗುತ್ತೆ ನೋಡೊಕೆ ಅದು ಮನೆ ಮೆಂಬರ್ ತರ ಆಗಿರುತ್ತೆ.

ಹಾಗಾಗಿ ಎಲ್ಲಾ ತರದ ಕಾರ್ ಗಳಿದವೆ ಎಲ್ಲಾ ತರ ರೇಟ್ ವೆರೈಟಿ ವೆರೈಟಿ ಇದಾವೆ ಕಾರ್ ಗಳಿದಂಗೆ ವೆರೈಟಿ ರೇಟ್ ಎಲ್ಲಾ ಇದಾವೆ.

ಅದೆರೀತಿ ನಾವು ಚನ್ನಾಗಿ ಮನೆ ಮುಂದೆ ಅಲಂಕಾರ ಮಾಡೋದು ಮದ್ವೆಗೆ ಡೆಕೋರೇಷನ್ ಇನ್ನೊಬ್ರಿಗೆ ಫಕ್ಷನ್ ಎಲ್ಲಾ ಗೆಸ್ಟ್ ಗೆಲ್ಲಾ ಹೂವಿನ ಬೊಕ್ಕೆ ಮಾಡಿ ಕೊಡಬಹುದು.

ಅದೆರೀತಿ ನಾವು ಹೂವು ಮೂಡ್ಕೋಬೋದು ಜಡೆಗೆಲ್ಲಾ ಮೊಗ್ಗಿನ್ ಜಡೆತರ ಮಾಡಕೋಬಹುದು ಯಾವ್ --

ಯಾವ್ ಯಾವ್ ಪಾರ್ಟ್ಸ್ ಹೋಗಿದವಂತಲ್ಲಾ ಹಾಕತ್ತಿದರೆ ಅದೆರೀತಿ ನಮ್ಮ ಹೆಂಗ ಹುಷಾರಿಲ್ಲಾ ಡಾಕ್ಟರ್ ಹತ್ರ ಹೋಗ್ತಿವಿ ಅದು ಗ್ಯಾರೇಜ್ ಡಾಕ್ಟರ್ .

ಎಲ್ಲಾ ಒಂದು ದೇವ್ರ ದರ್ಶನ ಎಲ್ಲಾರು ಖುಷಿ ಆಗಿ ಹೋಗಿ ಬರಬಹುದು ಊಟಾನೂ ಇರುತ್ತೆ ಚನ್ನಾಗಿರುತ್ತೆ ದೇವ್ರ ಪ್ರಸಾದ ಅಂತ ಹೇಳಿ ತುಂಗಾ ನದಿ ಹತ್ರ ಹೋಗ್ತಿವಿ ಚನ್ನಾಗಿರುತ್ತೆ ಅಲ್ಲೆಲ್ಲಾ.

ನಮ್ಗೆ ದೇವ್ರ ಅಂದ್ರೆ ತುಂಬಾ ನಂಬಿಕೆ ಇರುತ್ತೆ .